ಕುರ್ಚಿ ಮೇಲೆ ಕುಳಿತುಕೊಂಡಿರುತ್ತಾರೆ ಮೊಬೈಲ್ ಯೂಸ್ ಮಾಡ್ತಾ ಕುಳಿತುಕೊಂಡಿರುತ್ತಾರೆ.

ಈ ಚಿತ್ರದಲ್ಲಿ ಕಟ್ಟಡದ ಮೇಲ್ಭಾಗವನ್ನು ಕಾಣಲಾಗಿದೆ ಈ ಮೇಲ್ಭಾಗದಲ್ಲಿ ಬಿಲ್ಡಿಂಗ್ ಅಳವಡಿಸಲಾಗಿರುವ --

ತಿಂಬಲ ಅನ್ನು ಈ ಚಿತ್ರದಲ್ಲಿ ಕಾಣಬೋದಾಗಿದೆ ಮತ್ತು ಈ ಚಿತ್ರದಲ್ಲಿ--

ಈ ಚಿತ್ರದಲ್ಲಿ ನಾವು ಕಟ್ಟಿಗೆಯಿಂದ ತಯಾರಿಸಲು ಒಂದು ಮಂಚದ ತುಂಡನ್ನು ನೋಡಬಹುದಾಗಿದೆ.

ಈ ಟಿ_ಸಿ ಯ ಮುಂಭಾಗದಲ್ಲಿ ಒಂದು ಗಿಡ ಇದೆ.